ಕತ್ತಲೆಯಾಗಿದೆ ಬಿಲ್ಡಿಂಗಿನ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಲೈಟ್ ಗಳು ಆನ್ ಆಗಿವೆ ಹಶ್ನ ಬಣ್ಣದಲ್ಲಿ ಬೋರ್ಡ್ ಹಾಕಿದ್ದಾರೆ.

ಕಿತ್ತಳೆ ಬಣ್ಣದಲ್ಲಿ ಕಂಬಿಗಳು ಇವೆ ಕ್ಯಾಮರಾ ಇದೆ.

ವೈರ್ ಗಳು ಇದೆ ವಾಟರ್ ಬಾಟಲ್ ಇವೆ.

ಹಸಿರು ಬಣ್ಣದ ಮ್ಯಾಟ್ ಗಳನ್ನು ಹಾಕಲಾಗಿದೆ.

ವೆಟ್ ಗಳನ್ನು ಹಿಕ್ಕಿದ್ದಾರೆ ಟೇಬಲ್ ಗಳನ್ನು ಬಟ್ಟೆಯಲ್ಲಿ ಮುಚ್ಚಿ ಇಕ್ಕಿದ್ದಾರೆ.

ನೀಲಿ ಕಲರ್ ಕೋರ್ಟ್ ಅನ್ನು ವಿದ್ಯಾರ್ಥಿಗಳು ಧರಿಸಿದ್ದಾರೆ.